ಅದರ ಪಕ್ಕದಲ್ಲಿ ಒಂದು ರಸ್ತೆ ಇರುತ್ತೆ ಮತ್ತು ಅದರ ಪಕ್ಕದಲ್ಲಿ ಸ --

ಒಂದಿಷ್ಟು ಕೆಂಪು ಬಣ್ಣದ ಚೇರ್ ಗಳು ಖಾಲಿ ಇದೆ ಸ್ಟೇಜ್ ಇನ ಮೇಲೆ ಉ ಹೆಣ್ಣು ಮಕ್ಕಳ ಸದಸ್ಯರ ಸಂಖ್ಯೆ ಜಾಸ್ತಿ ಇರುತ್ತದೆ ಒಬ್ಬ --

ಇದು ದೊಡ್ಡದಾದ ಮೈದಾನವಾಗಿರುತ್ತದೆ ಮೈದಾನದಲ್ಲಿ ಒಂದು ಬಿಳಿ ಬಣ್ಣದ ಕೊಠಡಿಗಳು ಎರಡು ಇರುತ್ತದೆ.

ಇದು ವೈಟ್ ನೀಲಿ ಕಲರ್ ಬೆಡ್ ಒಂದು ಇರುತ್ತದೆ ಕೆಳಗಡೆ ವೈಟ್ ಟೇಬಲ್ ಆಗಿ ಇರುತ್ತದೆ.

ಮತ್ತು ಒಬ್ಬ ವ್ಯಕ್ತಿ ಓಡುತ್ತಾ ತಲೆಯನ್ನು ಬಾಗಿಸಿರುತ್ತಾನೆ.

ಇಲ್ಲಿ ಒಂದು ರಸ್ತೆ ಇದೆ ರಸ್ತೆಯ ಪಕ್ಕದಲ್ಲಿ ನೀಲಿ ಬಣ್ಣದ ಶೆಡ್ ರೀತಿಯ ಕಾಣಿಸುತ್ತಿದೆ.

ಇದು ಅಪೋಲೋ ಕೊಠಡಿಗಳು ಆಗಿರುತ್ತದೆ ಇದು ತಗಡಿನ ಸೀಟಿನಿಂದ ಒಳಗೊಂಡಿರುತ್ತದೆ.

ಆ ಶೆಡ್ಡಿನಲ್ಲಿ ಎರಡು ಕಾ ಬ್ಲಾಕಿ ಬ್ಲಾಕ್ ಬಣ್ಣದ ಹ್ಮ್ಮ್ ಕಾರುಗಳು ನಿಂತಿರುತ್ತವೆ.

ಇಲ್ಲಿ ಎಲ್ಡು ಟೆಂಪಲ್ ತರ ಇರುತ್ತದೆ.

ಇಲ್ಲಿ ಹೊಸ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಅದರ ಮೇಲೆ ಪಿಲ್ಲರ್ಗಳನ್ನು ಹಾಕುತ್ತಿದ್ದಾರೆ.

ನಾಲ್ಕು ಐದು ಜನ ಸ್ಟೂಡೆಂಟ್ ಅ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿರುತ್ತಾರೆ.